ಹಿಂದಿಯಲ್ಲಿ ಹೆಸರು ಬರೆದಿರುವುದನ್ನು ನಾವು ನೋಡಬಹುದು.

ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಆಟದ ಮೈದಾನ ಎಂದು ನಾವು ತಿಳಿಯಬಹುದು.

ಬೆಂಚಿನ ಮೇಲೆ ಕೂತಿರುವುದನ್ನು ಹಾಗೆ ಬುಕ್ಕು ಪೆನ್ನು ಇಂದ ಬರೆಯುತ್ತಿರುವುದನ್ನು ನಾವು ನೋಡಬಹುದು.

ಇಲ್ಲಿ ಸಿ_ಸಿ ಕ್ಯಾಮೆರಾ ಹಾಗೆ ಕರ್ಟನ್ ಇರುವುದನ್ನು ನಾವು ನೋಡಬಹುದು.

ಇಲ್ಲಿ ಲೈಟು ಫ್ಯಾನ್ ಮತ್ತು ಎಸಿ ಇರುವುದನ್ನು ನಾವು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡದಾದ ಕೆರೆ ಎಂದು ನಾವು ಭಾವಿಸಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಒಂದು ಕೋಣೆಯಲ್ಲಿ ಹಲವಾರು ಮಂದಿ ಕೂತಿರುವುದನ್ನು ನೋಡಬಹುದು.

ಹಾಗೆಯೇ ಒಬ್ಬ ಮನುಷ್ಯ ನಿಂತುಕೊಂಡು ಏನೋ ಹೇಳುತ್ತಿರುವುದನ್ನು ನಾವು ನೋಡಬಹುದು.

ಮನುಷ್ಯರು ಅನ್ನು ಸಹ ನಾವು ಇಲ್ಲಿ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಹಲವಾರು ಕಾರ್ ನಿಂತಿರುವುದನ್ನು ನಾವು ನೋಡಬಹುದು.

ಹಾಗೆ ಗಮನಿಸಿ ನೋಡಿದರೆ ಒಂದು ಪೋಸ್ಟರ್ ಇರುವುದನ್ನು ಸಹ ನಾವು ಕಾಣಬಹುದು.

ತುಂಬಾ ಲೈಟ್ ಇರುವುದನ್ನು ನಾವು ನೋಡಬಹುದು ಹಾಗೆ ಮಾಡಿ ಇರುವದನ್ನು ಕಾಣಬಹುದು.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

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಕಾಲೇಜಿನ ಕೊಠಡಿ ಎಂದು ನಾವು ತಿಳಿಯಬಹುದು.

ಮಳೆ ಬರುತ್ತಿರುವುದನ್ನು ಸಹ ನಾವು ನೋಡಬಹುದು.

ಹಾಗೆ ಗಮನಿಸಿ ನೋಡಿದರೆ ಮೂರು ತರಹದ ಮ್ಯಾಟ್ ಇರುವುದನ್ನು ನಾವು ಕಾಣಬಹುದು.

ಫ್ಯಾನು ಹಾಗೆ ಲೈಟ್ ಇರುವುದನ್ನು ಕಾಣಬಹುದು ಡಿಜಿಟಲ್ ಗಡಿಯಾರ ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಅಂಗಡಿಯೆಂದು ನಾವು ತಿಳಿಯಬಹುದು.

ಸುತ್ತಲೂ ಗ್ರಿಲ್ ಇರುವುದನ್ನು ನೋಡಬಹುದು ಮತ್ತು ನೆಟ್ ಆಕಿರುದನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಒಂದು ಅಂಗಡಿಯಲ್ಲಿ ಒಬ್ಬ ಮನುಷ್ಯ ಕೂತಿರುವುದನ್ನು ನಾವು ಕಾಣಬಹುದು.

ಹಾಗೆ ಒಬ್ಬ ಮನುಷ್ಯ ಬೈಕಿನ ಮೇಲೆ ಕುಳಿತುಕೊಂಡು ನೋಡುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೆ ದೂರದಲ್ಲಿ ಒಂದು ಬೆಟ್ಟ ಇರುವುದನ್ನು ನಾವು ಕಾಣಬಹುದು.

ಪೀಪಿ ಊದುತ್ತಿರುವುದನ್ನು ಮತ್ತು ಬಡಿಯುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಎ_ಸಿ ಗಡಿಯಾರ ಹಾಗು ಸ್ವಿಚ್ ಬಾಕ್ಸ್ ಅನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಸರೋವರ ಎಂದು ನಾವು ಭಾವಿಸಬಹುದು.

ಸುತ್ತಲೂ ಮರ ಇರುವುದನ್ನು ನಾವು ಕಾಣಬಹುದು.

ಬಣ್ಣಬಣ್ಣದ ಸೈಕಲ್ ಇರುವುದನ್ನು ನಾವು ನೋಡಬಹುದು.

ಬೀದಿ ದೀಪದ ಕಂಬವನ್ನು ಸಹಾ ನಾವು ಇಲ್ಲಿ ನೋಡಬಹುದು.

ಹಾಗೆ ಗಮನಿಸಿ ನೋಡಿದರೆ ಕಟ್ಟಡ ನಿರ್ಮಾಣ ಆಗಿರುವುದನ್ನು ನಾವು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ವಿಧಾನಸೌದವೆಂದು ನಾವು ತಿಳಿಯಬಹುದು.

ಇಲ್ಲಿ ಹಲವಾರು ಜನ ಗಳನ್ನು ಸಹ ನಾವು ಕಾಣಬಹುದು.

ದ್ವಿಚಕ್ರ ವಾಹನ ಹಾಗು ಹೂವು ಇರುವುದನ್ನು ನಾವು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ರಸ್ತೆ ಬದಿಯಲ್ಲಿರುವ ಮಾರ್ಕೆಟ್ ಹಾಗೂ ಅಂಗಡಿ ಇರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ಜನರನ್ನು ನಾವು ಕಾಣಬಹುದು.

ಇಲ್ಲಿ ಹಲವಾರು ವಿಧವಿಧವಾದ ಬಟ್ಟೆಗಳನ್ನು ಸಹ ನಾವು ಕಾಣಬಹುದು.

ಪಾಟ್ಟಿನಲ್ಲಿ ನಲ್ಲಿ ಗಿಡ ಇರೋದನ್ನು ನೋಡಬಹುದು.

ಹಸಿರು ಬಣ್ಣದ ಪೋಸ್ಟರ್ ಗಳನ್ನು ಸಹ ನಾವು ಇಲ್ಲಿ ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಅಂಗಡಿ ಎಂದು ನಾವು ತಿಳಿಯಬಹುದು.

ಸೈಕಲಿನ ಮೇಲೆ ಧೂಳು ಕೂತಿರುವುದನ್ನು ನಾವು ಕಾಣಬಹುದು.